ವೈಟು ಕಲರ ಕಲರ್ ಇದ್ದಿಲ್ಲಾ ಅವು ವೈಟನ್ನೆ ತಕೋಬೇಕು ಅವು ಏನೋ ನಮಿಗಾಗಿ ಬೇಕು ಅಂದ್ರೆ ಮಾತ್ರ ಬಜಾರ್ ಗೆ ಹೋಗ್ಬೇಕು.

ಹ್ಮ್ಮ್ ಮಾಡಿದವರು ಹೇಳ್ತಾರೆ ಮೇಡಂ ನಾನ್ ಅಂತು ಹೋಗಿಲ್ಲಾ ನಮ್ ಮನೆಯಾಗ ಹೋಗಿಲ್ಲಾ ಯಾರು ಹೋಗಿಲ್ಲಾ.

ಇವಾಗ ನೋಡ್ದೆ ಒಂದು ಸ್ಟೆಪ್ ಗೆ ಅಹ್ ಒಂದು ಇಪ್ಪತ್ ಜನ ಒಂದು ಸೆಂಟ್ರಿಂಗ್ ಬಡೀಬೇಕು ಅಂದ್ರೆ ಇಪ್ಪತ್ ಜನ ಮಣ್ಣ್ ಹಾಕುಕ್ ಅಂದ್ರೆ ಒಂದ್ ಇಪ್ಪತ್ ಜನ ಪ್ಲಾಸ್ಟ್ಟಿಂಗ್ ಮಾಡ್ಬೇಕು ಅಂದ್ರೆ ಅಹ್ ಐದ್ ಆರ್ ಜನ ಹ್ಮ್ ಕಾಂಕ್ರಿಟ್ ಹಾಕ್ಬೇಕು ಒಂದ ಇಪ್ಪತ್ ಮೂವತ್ತು ಜನ ಹಂಗ .]